ಇವಾಗಂತೂ ಸರ್ಕಾರದಿಂದಲೇ ಮಕ್ಕಳಿಗೆಲ್ಲ ಸೈಕಲ್ ನ ಕೊಡ್ತಾರೆ.

ಮದ್ವೆ ಮನೆಗಳಿಗೆಲ್ಲ ಸ್ಯಾರೀ ವೇರ್ ತುಂಬಾ ಚಂದ ಕಾಣುತ್ತೆ ಲಕ್ಷಣವಾಗಿ--

ಇವಾಗ ಅಲ್ಲಿ ತರ್ಕಾರಿಗಳಾಗಿರ್ಬೋದು ಈರುಳ್ಳಿ ಆಲೂಗಡ್ಡೆ ಹೀಗೆ ಬೆಲ್ಲ ಅನೇಕ ರೀತಿಯ ಐಟಮ್ಸ್ ಗಳೆಲ್ಲ ಸಿಗುತ್ತೆ. ಒನ್ ಟೈಮಲ್ಲಿ ಈರುಳ್ಳಿ ರೇಟ್ ತುಂಬಾನೇ ಜಾಸ್ತಿ ಆಗಿತ್ತು ಬಟ್ ಇವಾಗ ಪರ್ವಾಗಿಲ್--